ಪ್ರೀತಿ ನೀರು ಕುಡಿಯುವ ಕ್ಯಾನ್ ಅನ್ನು ಅಳವಡಿಸಿರುವುದನ್ನು ನಾವು ಇಲ್ಲಿ ಕಾಣಬೋದು ಹಾಗೆ ಒಂದು ಕಟ್ಟಿಗೆಯ ಟೇಬಲ್ ಅಳವಡಿಸಿದ್ದನ್ನು ನಾವು ಕಾಣಬೋದು ಹಾಗೆ ಅದರ ಮೇಲೆ ಸಣ್ಣ ಶಶಿ ಮರ ಗಿಡವನ್ನು ನಾವು ಇಲ್ಲಿ ಕಾಣಬೋದು ಹಾಗೆ ಎರಡು ರೀತಿಯಾದ ಚೇರ್ ಗಳನ್ನು ಹಾಕಿದ್ದು ಇಲ್ಲಿ ಕಾಣಬೋದು.

ಹಾಗೆ ಈ ಉರ್ ನೋಡಲು ವೈಟ್ ಬಣ್ಣದಿಂದ ಕೂಡಿರುವ ದೃಶ್ಯವನ್ನು ಕಾಣಬೌದು ಹಾಗೆ ಅಲ್ಲಲ್ಲಿ ಗಿಡ ಮರಗಳನ್ನು ನಾವು ಇಲ್ಲಿ ಕಾಣಬೌದು.

ಹಾಗೆ ಗುಡ್ಡದ ಮೇಲೆ ಒಂದಿಷ್ಟೂ ಜನ ನಡೆದುಕೊಂಡು ಬರುವ ದೃಶ್ಯವನ್ನು ನಾವು ಕಾಣಬಹುದು ಈ ದೃಶ್ಯ ನೋಡಲು ತುಂಬಾನೆ ಸುಂದರವಾಗಿದೆ ಎಂದು ಹೇಳಬಹುದು.

ಕಾಲೇಜು ಅಥವಾ ಹೈಸ್ಕೂಲನ್ನು ಕಾಣಬೋದು ಹಾಗೆ ಅಲೆಲ್ಲಿ ವಿದ್ಯುತ್ ಕಂಬಗಳನ್ನು ನಾವು ಇಲ್ಲಿ ಕಾಣಬೋದು ಹಾಗೆ--

ಹಡಗುಗಳನ್ನು ನಾವು ಕಾಣಬೋದು ದೊಡ್ಡ ದೊಡ್ಡದಾದ ಸಣ್ಣಪುಟ್ಟದಾದ ಕಲ್ಲು ಬಂಡೆಗಳನ್ನು ಇಲ್ಲಿ ಕಾಣಬೋದು ಹಾಗೆ ದೂರದಲ್ಲಿ ಅಚ್ಚ ಹಸಿರಿನಂತಿರುವ ಕಾಡು ಗುಡ್ಡವನ್ನು ನಾವು ಇಲ್ಲಿ ಕಾಣಬೋದು.

ಹಾಗೆ ಇದರ ಮುಂಭಾಗದಲ್ಲಿ ಒಂದು ಕಬ್ಬಿಣದ ಚೇರನ್ನು ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಇದು ಒಂದು ಕಚೇರಿಯ ಮುಂಭಾಗದ ಆವರಣವೆಂದು ನಮಗೆ ತಿಳಿದು ಬರುತ್ತದೆ ಇದರ ಆಜು ಬಾಜು ದೊಡ್ಡ ದೊಡ್ಡದಾದ ಗಿಡಮರಗಳನ್ನು ನಾವು ಕಾಣಬಹುದು ಹಾಗೆ ಇದರ ಮುಂಭಾಗದಲ್ಲಿ ಒಂದು--

ಹಾಗೆ ಇದು ನೋಡಲು ತುಂಬಾ ಸುಂದರವಾಗಿದ್ದು ಇದರಲ್ಲಿ ಲೈಟಿಂಗ್ ನ ವ್ಯವಸ್ಥೆಯನ್ನು ಅಳವಡಿಸಿದ್ದನ್ನು ನಾವು ಕಾಣಬಹುದು ಹಾಗೆ ಮೇಲುಗಡೆ--

ಕಬ್ಬಿಣದ ಕರಿಗೇಟನ್ನು ಅಳವಡಿಸಿದ್ದನ್ನು ನಾವು ಇಲ್ಲಿ ಕಾಣಬಹುದು ಹಾಗೆ ಕೆಂಪನದಾದ ಮೆಟ್ಟಲಿನ ವ್ಯವಸ್ಥೆಯನ್ನು ಅಳವಡಿಸಿದನ್ನು ಇಲ್ಲಿ ಕಾಣಬಹುದು ಹಾಗೆ ಇದರ ಮುಂಭಾಗದಲ್ಲಿ ಒಂದು ನೀಲಿ ಬಣ್ಣದ ಬೋರ್ಡ್ ಹಾಕಿರುವುದನ್ನು ನಾವು ಕಾಣಬಹುದು ಹಾಗೆ ಮೇಲುಗಡೆ--

ಹಾಗೆ ಹಲವಾರು ರೀತಿಯಾದ ಸ್ಟುಡೆಂಟ್ ಗಳ ಸೈಕಲ್ ಗಳನ್ನು ಇಲ್ಲಿ ಕಾಣಬಹುದು ಹಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಹೂ ಗಿಡ ಮರಗಳನ್ನು ನಾವು ಕಾಣಬಹುದು ಹಾಗೆ ಈ ಕಾಲೇಜು ನೋಡಲು ವೈಟಿನ ಬಣ್ಣದಲ್ಲಿ ಕೂಡಿದ್ದು ಇದು ನಮಗೆ ಒಂದು ಬಯಲು ಸೀಮೆ ವಾತಾವರಣದಲ್ಲಿ ಕಂಡು ಬರುತ್ತದೆ ಎಂದು ಹೇಳಬಹುದು.

ಹಾಗೆ ಇದು ನೋಡಲು ತುಂಬಾನೇ ಸುಂದರವಾಗಿದೆ ಎಂದು ಹೇಳಬಹುದು.

ಕೆಲಸ ಮಾಡುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು ಹಾಗೆ ಅವರು ಒಂದು ಚೀಲದ ಪ್ಯಾಕೆಟ್ ಅನ್ನು ಹೊರುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು.

ಹಾಗೆ ಒಂದು ನೀರ್ ಕುಡಿಯುವ ಕ್ಯಾನ್ ಅನ್ನು ಇಟ್ಟಿರುವುದನ್ನು ಇದರಲ್ಲಿ ನಾವು ಕಾಣಬಹುದು ಹಾಗೆ ಇದು ನೋಡಲು ನೀಲಿ ಬಣ್ಣದ ತಗಡು ಶೆಡ್ ಅನ್ನು ಒಳಗೊಂಡಿದೆ ಎಂದು ಹೇಳಬೌದು.

ಇದು ಒಂದು ಕೊಪ್ಪಳದ ಚೇತನ ಮಾತನ--

ಒಂದು ಫಂಕ್ಷನ್ ಎಂದು ತಿಳಿದು ಬರುತ್ತಿದೆ ಇದರಲ್ಲಿ ನಾಲ್ಕು ಐದು ರೀತಿಯಾದ ವ್ಯಕ್ತಿಗ ವಿದ್ಯಾರ್ಥಿಗಳನ್ನು ನಾವು ಕಾಣಬಹುದು ಹಾಗೆ ಹಿಂದುಗಡೆ ಒಂದು--

ಹಾಗೆ ಇದರ ಕೆಳಗಡೆ ರಟ್ಟಿನ ಬಾಕ್ಸ ಗಳನ್ನು ನಾವು ಕಾಣಬಹುದು ಒಟ್ಟಾರೆ ಇವು ನೋಡಲು ತುಂಬಾನೇ ಸುಂದರವಗಿದ್ದು ಇದರಲ್ಲಿ ಲೈಟಿಂಗ್ ನಾ ವ್ಯವಸ್ಥೆ ಅಳವಡಿಸಿದ್ದು ನಾವು ಕಾಣಬಹುದು.

ಇದು ಒಂದು ಎಲೆಕ್ಟ್ರಿಕಲ್ ಅಂಗಡಿ ಎಂದು ನಮಗೆ ತಿಳಿದು ಬರುತ್ತದೆ ಇದರಲ್ಲಿ ಹಲವಾರು ರೀತಿಯಾದ--

ಒಂದ್ರಲ್ಲೂ ಒಂದು ಕುರ್ಚಿವನ್ನು ಅಳವಡಿಸಿದ್ದನ್ನು ನಾವಿಲ್ಲಿ ಕಾಣಬಹುದು ಹಾಗೆ ಕರೆಂಟ್ ಇನ ವ್ಯವಸ್ಥೆಯನ್ನು ಅಳವಡಿಸಿದ್ದನ್ನು ಇಲ್ಲಿ ಕಾಣಬಹುದು.

ಮತ್ತು ಒಂದು ಬೇರೆ ಬೇರೆ ರೀತಿಯಾದ ಫೋಟೋಸ್ ಗಳು ಕಾ--

ಕಂಪೊಂಡಿನ ವ್ಯವಸ್ತೆ ಅಳವಡಿಸಿದನ್ನು ನಾವು ಇಲ್ಲಿ ಕಾಣಬಹುದು ಇಲ್ಲಿ ಕಾಣಬಹುದು ಇದು ನೋಡಲು ತುಂಬಾನೆ ಸುಂದರವಾಗಿವೆ ಎಂದು ನಾವು ಹೇಳಬಹುದು.

ಹಾಗೆ ಇದು ನೋಡಲು ತುಂಬಾನೇ ಸುಂದರವಾಗಿದ್ದು ಇದು ನಮಗೆ ಬಯಲು ಸೀಮೆ ವಾತಾವರಣದಲ್--

ಅದರಲ್ಲಿ ಎರಡು ರೀತಿ ಕರಿ ಕಾರು ಗಳು ಒಂದು ಬಿಳಿ ಕಾರ್ ನಿಂತಿದೆ ಎಂದು ಹೇಳಬಹುದು.

ಹಾಗೆ ಅದರ ಬಾಜು ಕಾರು ಗಳು ಮತ್ತು ಜೀಪ್ ಗಳು ನಿಂತಿದ್ದಾವೆ ಎಂದು ಹೇಳಬಹುದು.